ಅಂಡಗಿಯ ಹೆಸರಿನಲ್ಲಿ ಬ್ಯಾನರ್ ಇದೆ ಮತ್ತು ಅದ ಹೆಸರಿನಲ್ಲಿ ಪಿಂಕ್ ಕಲರ್ ಅಕ್ಷರಗಳು ಇವೆ.

ಈ ಬಸ್ ಸ್ಟಾಂಡ್ ನ ಗೋಡೆ ಬಣ್ಣ ಬಿಳಿ ಬಣ್ಣ ಮತ್ತು ಕಪ್ಪು ಬಣ್ಣದಿಂದ ಕೂಡಿದೆ.

ಸಿ_ಸಿ_ಟಿ_ವಿ ಕ್ಯಾಮೆರಾ ವಿದೆ ಫ್ಯಾನಿ ದೆ ವಿದ್ಯುತ್ ಬಲ್ಪ್ ಇದೆ ವಿದ್ಯುತ್ ತಂತ್ರವಿದೆ.

ಆ ಹುಡುಗ ನೀರಿನ ಪೈಪಿನಿಂದ ಹೂವನ್ನು ಹೂವಿನ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಾನೆ.

ಇಲ್ಲಿ ತರ ತರಹದ ಹೂವಿನ ಗಿಡಗಳು ಇವೆ.

ವಿದ್ಯುತ್ ತಂತ್ರವಿದೆ ವಿದ್ಯುತ್ ಬಲ್ಬ್ ಇದೆ.

ಇದು ಒಂದು ಗಾಡಿ ಗ್ಯಾರೇಜ್ ಆಗಿದೆ.

ಈ ಕಟ್ಟಡದಲ್ಲಿ ತಗಡ ಇವೆ ಮನುಷ್ಯರು ಇದ್ದಿದ್ದಾರೆ.

ಮತ್ತು ಘಂಟೆ ಇದೆ ಫ್ಯಾನ್ ಗಳಿವೆ ಮತ್ತು ಲೈಟ್ಸ್ ಗಳಿವೆ ವಿದ್ಯುತ್ ತಂತ್ರವಿದೆ ಮತ್ತು ಕಿಡಕಿ ಇದೆ.

ಬ್ಯಾನರ್ ಅನ್ನು ಲೈಟಿ ನಿಂದ ಅಂಕರಿಸಿದ್ದಾರೆ.

ಒಂದು ಸೈಕಲ್ ಇದೆ ಸೈಕಲ್ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನ.

ಬ್ಯಾಂಕಿನ ಗೋಡೆಯ ಬಣ್ಣ ಬಿಳಿ ಬಣ್ಣದಾಗಿದೆ.

ಇನ್ನು ಅನೇಕ ತರತರದ ವಸ್ತುಗಳು ಇಲ್ಲಿ ಇವೆ.

ರಿವರ್ ನೀರಿನ ಒಳಗೆ ಫೂಲ್ ಇದೆ.

ಪೂಲಿನ ಗೋಡೆಯ ಬಣ್ಣ ಹಳದಿ ಬಣ್ಣದಾಗಿದೆ ಮತ್ತು ಬಿಳಿ ಬಣ್ಣದಾಗಿದೆ.

ಸುತ್ತ ಮುತ್ತ ಗಿಡ ಮರಗಳು ಇವೆ.

ನೆಲ ಇದೆ ನೆಲದ ಮೇಲೆ ಕಲ್ಲುಗಳು ಬಿದ್ದಿವೆ.

ನೀರಿನ ಬಾಟಲ್ ಇವೆ ಸ್ಪ್ರಿಂಗ್ ಇದೆ ಒಂದು ಫ್ರಿಡ್ಜ್ ಇದೆ.

ಇದು ಒಂದು ಕಾರ್ ರಿಪೇರಿ ಮಾಡುವ ಗ್ಯಾರೇಜ್ ಆಗಿದೆ.

ಅಂಗಡಿ ಒಳಗೆ ಎರಡು ಕಾರುಗಳು ಇವೆ ಕುರ್ಚಿ ಕಬ್ಬಿಣದ ಕಂಬಗಳು ಇವೆ ಬಕೆಟ್ ಇದೆ ಇನ್ನೂ ಅನೇಕ ವಸ್ತುಗಳು--

ಇದು ಒಂದು ಜಿಮ್ ಇನ ಕ್ಲಾಸ್ ಆಗಿದೆ ಇಲ್ಲಿ ವಾಯ ಮಾಡುವಂತಹ ಅನೇಕ--

ಮತ್ತು ವಿದ್ಯುತ್ ತಂತ್ರಗಳು ಇವೆ ಮತ್ತು ಬಟನ್ಸ್ ಗಳು ಇವೆ ಗೋಡೆಯ ಬಣ್ಣ ಬಿಳಿ ಬಣ್ಣದ್ದಾಗಿದೆ.

ಕೀಟಗಿಯಲ್ಲಿ ಝಂಡ ಇದೆ ವಿದು ತಂತ್ರಗಳು ಇವೆ ಮತ್ತು ಬಲ್ಬ್ ಇದೆ ಮತ್ತು ಕಬ್ಬಿಣದ ವಸ್ತುಗಳು ಇವೆ.

ಇದು ಒಂದು ಆಫೀಸ್ ರೂಮ್ ಆಗಿ--

ಆಫೀಸ್ ರೂಮಿನ ಗೋಡೆಯ ಬಣ್ಣ ಹಳದಿ ಬಣ್ಣದಾಗಿದೆ.